ಇದು ಒಂದು ಬೀಚ್ ನ ಚಿತ್ರವಾಗಿದೆ ಬೀಚಲ್ಲಿ ದೋ ಕಾಣಬಹುದಾಗಿದೆ ದೂರದಲ್ಲಿ ಸೂರ್ಯನ ಚಿತ್ರವು ಸುಂದರವಾಗಿದೆ ಕಾಣುತ್ತಿದೆ ಹಾಗೂ ದೊಡ್ಡದಾದ ಲೈಟ್ ಕಂಬವನ್ನು ನೋಡಬಹುದಾಗಿದೆ ಇಲ್ಲಿ ಹಲವಾರು ಜನರು ಕುಳಿತು ಕೊಂಡಿದ್ದಾರೆ .

ಹಾಗೂ ಒಂದು ದೂರದಲ್ಲಿ ಬೆಟ್ಟಕಾಣಬಹುದು ಜನರು ಒಂದು ರಸ್ತೆ ಹಾದು ಹೋಗಿರುತ್ತದೆ ವಾಹನಗಳ ಇಲ್ಲಿ ಚಲಿಸುತ್ತ--